ನಮ್ ಕಡೆ ಎಲ್ಲ normal ಮಾಡ್ತಾರ ನಾಲ್ಕೈದ ದಿನ function ಇರ್ತಾವ ನಿಮ್ಮ ಕಡೆ?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

Okay ನಮ್ ಕಡೆಲ್ಲಾ ಒಂದ್ month ಮುಂಚೇನ engagement ಮಾಡಿರ್ತಾರ ಇವೆಲ್ಲ function ಮದ್ವಿ ಹಿಂದಿನ್ ದಿನಾ ಇರ್ತವ್.

ಹೂ ಹೌದೇನ?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

ಹಾ ಸರಿ ಸರಿ ಆಯಿತಗೋ ನೀ work ಮಾಡ್ಕೋ ನಾನು ಇದ್ ಆಮೇಲೆ ನಿಂಗ್ phone ಮಾಡ್ತೇನಿ okay .

ಆರಾಮಿದ್ಯ?

ಹಾ ಚೆನ್ನಾಗಿದ್ದೀನ್ ನೋಡು. ಏನು ಪ್ರವಾಸಕ್ಕೆ ಜೋರ? ನಮ್ದ ಅಷ್ಟೇನ್ ಜೋರಿಲ್ಲ ಇಲ್ಲೇ ಯಾವ್ದು ಕರ್ನಾಟಕದೊಳಗೆ ಯಾವ್ famous place ಇದಾವ್ ಅಲ್ಲೇ ಹೋಗ್ತಿದಿವ್ ನೋಡು.

ಹೌದು ಈ ಚಿತ್ರದುರ್ಗ ಕೋಟೆ.

ಓಹೋ ಅಲ್ಲೆಲ್ಲ ಹೋಗ್ತಿದಿರ ಪ್ರವಾಸಕ್ಕೆ? ಹೌದ್ ಹೌದು ಮಂಗಳೂರ್ ಮಂಗಳೂರ್ . ಒಂದು ಹಂಗೆ ಒಂದು book ತಗೊಂಡ್ ಹೋಗೆ ಅದನ್ನೆಲ್ಲ ಮತ್ತೆ ಮರ್ತ್ಬಿಡ್ತಿವಲ್ಲ ನೋಡಿದ್ ತಕ್ಷಣ ಒಂದ್ book ಮಾಡಿಟ್ಕೊಂಡ್ರೆ ಮತ್ತ್ ಆಮೇಲ್ ನಮಿಗ್ ನೆನ್ಪ್ ಇರಕ್ಕು ಸಾಧ್ಯ ಆಗತ್ತ್ ನೋಡು.

ಆ ಒಂದ್ dairy ತೊಗೊಂಡ್ ಹೋಗ್ಬಿಡಲ್ಲ. ನೀವ್ ಎಲ್ಲ್ ಹಾಕಿರಮ್ಮ trip ಈ ಸರಿ? ಹ ನಾನು ಈಗ ನಾನ್ ಹಂಪಿ ನಮ್ಮ ಪ್ರವಾಸಕ್ಕೆ. ಹಂಪಿನ ನಾವು ಆ ಹೋದ್ ಹೋದ್ ವರ್ಷ ಅಲ್ಲಿಗೆ ಹೋಗಿದ್ದು ಅದಕ್ಕೆ ಇವಾಗ change ಮಾಡಿದಿವಿ ಸೊಲ್ಪ .

ಮತ್ತೆ ಯಾರ್ ಯಾರ್ ಹೋಗ್ಬೇಕು ಎಲ್ಲಾರು college friends ಎಲ್ಲರೂ ಹೋಗ್ಬೇಕ ಏನು? School friends, college friends both are ಎಲ್ಲರಿಗೂ ಕರ್ಕೊಂಡ್ಹೋಗ್ಬೇಕ್ ನೋಡು. ಆ ಹೌದಾ.

ಮತ್ತೆ ಏನು ಇಲ್ಲ ಅದೇ ಹೋಗ್ಬೇಕಾಗಿತ್ತು trip planning ಗೆ ಏನೇನ್ ಏನೇನು ready ಮಾಡಿದಿರಮ್ಮ sweets ? Sweets ಆ ನಾನಾ ಚಕ್ಲಿ, ನಿಪ್ಪಟ್ಟು, ಅತ್ತಿರಸ, ಕೊಡ್ಬೇಳೆ. ಮತ್ತೆ ಇನ್ನೂ etcetera etcetera ready ಮಾಡಿದಿನ್ ನೋಡು ಪ್ರವಾಸಕ್ಕೆ. ಆ ಗಾದೆ ಮಾತ್ ಅಲ್ ಗಾದೆ ಮಾತ್ ಕೂಡ ಐತಲ್ಲೆ ಅದು ದೇಶ ಸುತ್ತಿ.

ಹೌದು ಸುತ್ತಕ್ ಹೋದ್ರೆನೆ ಎಲ್ಲಾ ಚೆನ್ನಾಗಿ ಕಾಣ್ಸತ್ತೇ. ಪ್ರವಾಸಕ್ಕ್ ಹೋಗ್ಬೇಕು ನೋಡೆ.

ವರ್ಷಕ್ಕೊಮ್ಮೆನಾದ್ರೂ ಪ್ರವಾಸಕ್ ಹೋಗಿ ಬರ್ಬೇಕ್ ಅಂದೆ. ಹ ಹೋಗಿ ಬಂದ್ರೆನೆ ಸ್ವಲ್ಪ mind ಗು relax ಆಗ್ತತ್ತೆ ಮತ್ತೆ ಸೊಲ್ಪ ಖುಷಿನು ಆಗ್ತತ್ತೆ photos ಎಲ್ಲಾ ತೆಗ್ದಂಗು ಆಗ್ತತ್ತೆ .

ನನ್ಗಂತು memories ಅಪ್ಪ ಪ್ರವಾಸಕ್ ಹೋಗಿದ್ದು ಮರ್ಯಕ್ಕೆ ಆಗಲ್ಲ ಆವಾಗ ನಾವು ಹೋಗಿದ್ವಿ ನೋಡು primary school ಅಲ್ಲಿ. ಹೌದ್ ನೋಡು . ಆ ಬೇ box ತಗೊಂಡ್ ಹೋಗಿದ್ದು . Photos ತೆಗ್ಸಿರೋದು ಆ ma'am ಜೊತಿಗ ಆ swimming pool ಅಲ್ಲ್ ಆಡಿರೋದು ಎಲ್ಲಾ ನೀನ್ ನನಿಗೆ.

ನಿಜ ಏನ್ ನನ್ಗೆ ನಮ್ school ಅಲ್ಲಿ ಇದು Kamalapur zoo ಕರ್ಕೊಂಡ್ ಹೋಗಿದ್ರೂ ನೋಡು ನಾನು real animals ಎಲ್ಲಾ ನೋಡಿದ್ದೀನಿ ಗೊತ್ತ ನಾನ್ first time ನೋಡಿದ್ದು ನಾನು ಯಾವಾಗು ನೋಡಿರ್ಲಿಲ್ಲ. ಯಪ್ಪ ಕರ್ಕೊಂಡ್ ಹೋದ್ರು ಚಲೋ ಆಯ್ತು ಎಲ್ಲಾ animals ನೋಡಕ್ ಆಯ್ತ್ ನೋಡು.

ನಾನು ಹಂಪಿ ಪ್ರವಾಸಕ್ ಹೋಗಿದ್ದೆ.

ಅಲ್ಲಿ ಏನ್ ಅಬ್ಬಬ್ಬಬಬಬ.

ಎಷ್ಟು ಕ್ ಶಿಲೆಗಳು ಕೆತ್ತನೆ ಮಾಡಿರೋದು ಮತ್ತೆ ಕಡ್ಲೆ ಕಾಳ್ ಗಣಪತಿ. ನೋಡಿದಿಯಲ್ಲ. ಬಾಳಾ ವಿಗ್ರಹ ನೋಡಿನೀ.

ಒಂದೊಂದು ಕೆತ್ತನೆನು ಒಂದೊಂದು ಕ~ ಒಂದೊಂದು ಇತಿಹಾಸ ಹೇಳತ್ತೆ ನೋಡು ಅಲ್ಲಿ ಹೋದ್ರೆನೆ. ಹ್ಮ್ ಮತ್ತೆ ಪ್ರವಾಸಕ್ ಹೋಗೋದ್ರಿಂದ ತಾನೇ ನಮಿಗ್ ಕೂಡ ಗೊತ್ತಾಗಿದ್ ಮತ್ತ್ ನಮ್ಮ್ನ. ಹೂ ಮತ್ತೆ ಬೇರೆ ದೇಶ್ದವ ಎದಕ್ ಬರದ್ ಮತ್ತೆ ನಮ್ ದೇಶ ಹಂಗೈತಂತಾನೇ ಬರದು .

ಪ್ರವಾಸದಿಂದ ಬಾಳಾ ಲಾಭ ಐತ್ ನೋಡಪ್ಪ. ಹೌದ್ ನೋಡು ಬಾಳಾ ಲಾಭ. ಲಾಭ ಅಲ್ಲ ಅದ್ರಿಂದ ಸೊಲ್ಪ ಖುಷಿನು ಸಿಕ್ತತ್ ನಮಿಗೆ.

ಇನ್ನ್ ಪ್ರವಾಸಕ್ ಹೋದ್ರೆ ಏನೋ ಒಂತರ ಖುಷಿ.

ನಂಗೆನ್ ಬೇಸರ ಏನ್ ಅಗಿಲ್ಲಲ್ಲ ನಾವ್ ಆವಾಗ ವಾರಕ್ಕೊಂದ್ ಸರಿ ಹೋಗ್ತಿರ್ತಿವಿ trip ಗೆ.

ಹ ವಾರ್ದಲ್ಲ್ ಒಂದ್ ಸರಿ ಎರ್ಡ್ ಸರಿ ಹೋಗ್ ಹೋಗ್ ಬರ್ತೀವಿ ಅಲ್ಲಿ ಇಲ್ಲಿ ತೊಗೋ. ನೀನ್ ತಗೋ ನಾನು ನೀನು ಸೇರಿ ಒಂದ್ ಯಾವ್ದಾದ್ರು ಒಂದ್ ಕಡೆ trip ಗೆ ಹೋಗಣ ready ಯಾ. ಹಾ ಸರಿ ಸರಿ.

ಸರಿ recent ಆಗ್ ಹೋಗ್ಬಂದ್ವಿ ನೋಡು. Silent ಆಗ್ ಹೋಗ್ಬಂದ್ರ ?

ಹೌದಾ ನಾವಿಲ್ಲ. ಹೋಗಿಲ್ಲ ಇದು college ಗೆಲ್ಲ ಹೋಗ್ಬೇಕಾಗಿತ್ತು. Sunday ದಿನ ನಾನು ನೀನು ಸೇರಿನೆ ಹೋಗಣ.

Hai ನಮಸ್ತೆ ಮಕ್ಳ. ಎಲ್ಲರ್ಗೂ ಬೆಳಗ್ಗಿನ ಶುಭೋದಯಗಳು. ನಾಳೆ ನಮ್ ಶಾಲೆಲಿ ಸ್ವಾತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದೀವಿ ಅಲ್ವಾ ಅದಕ್ಕಾಗಿ ನಾವು ಸ್ವಾತಂತ್ರ ದಿನಾಚರಣೆನ ಹೆಂಗ್ celebrate ಮಾಡ್ತೀವಿ. ಅಥವಾ ಯಾವ್ ಹೋರಾಟಗಾರರು ಸ್ವಾತಂತ್ರ ಹೋರಾಟಗಾರರು ಹೋರಾಟ ಮಾಡದ್ರು ನಮ್ ದೇಶದ್ ಸ್ವಾತಂತ್ರಕ್ಕೋಸ್ಕರ ಅಂತ ನಿಮ್ಗೆ ಸ್ವಲ್ಪ ವಿಷ್ಯನ ನನ್ನಿಂದ ಹೇಳ್ತೀನಿ. ಆಯ್ತಾ ಫ~ ಮೊದಲಿಗೆ ನಾವು ಸ್ವತಂತ್ರ ದಿನಾಚರಣೆಯನ್ನ. ಯಾವತ್ತು ಆಚರಣೆ ಮಾಡ್ತೀವಿ ಅಂತ ಯಾರಗಾದ್ರು ಗೊತ್ತಾ? ಹೌದು August ಹದಿನೈದರಂದು ಪ್ರತೀ ವರ್ಷ ನಾವು ಸ್ವತಂತ್ರ ದಿನಾಚರಣೆಯನ್ನಾ ಆಚರಣೆ ಮಾಡ್ತೀವಿ. ನಮ್ಗೆ ಹೆಂಗ್ ಸಿಕ್ತು ಸ್ವಾತಂತ್ರ ದಿನ ಅಂತದ್ರೆ. ನಮ್ ದೇಶವನ್ನ ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡಿಸ್ತಿದ್ರು ಅವ್ರಿಂದ ಮೂಕ್~ ಮುಕ್ತಿಗಾಗಿಗೋಸ್ಕರ ಪ್ರಧಾನ ಮಂತ್ರಿ ಮೊದಲಿನ ಪ್ರಧಾನ ಮಂತ್ರಿ ಪಂಡಿತ್ ಜವರಹರ್ಲಾಲ್ ನೆಹ್ರೂ ಮತ್ತೇ ಮಹಾತ್ಮಾ ಗಾಂಧೀಜಿ. ಅಂತ ಸ್ವತಂತ್ರ ಹೋರಾಟಗಾರರು ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರವನ್ನ ತಂದ್ಕೊಡ್ತಾರೆ ಆ ದಿನಾನ ನಾವು ಏನಂತ ಆಚರಣೆ ಮಾಡ್ತೀವಿ ಹೇಳಿ? ಸ್ವಾತಂತ್ರ ದಿನ ಅಂತ ಆಚರಣೆ ಮಾಡ್ತೀವಿ. ಆಗಸ್ಟ್ ಹದ್ನೈದರಂದು ನಾವು ಸ್ವಾತಂತ್ರ ದಿನಾಚರಣೆಯನ್ನ. ಆಚರಣೆ ಮಾಡ್ತೀವಿ. ಮೊದಲಿಗೆ ನಮ್ಗೆ ಸ್ವತಂತ್ರ ಸಿಕ್ಕ ನಂತರ ಮೊದಲು ನಮ್ಮ ದೇಶಕ್ಕೆ ಒಬ್ರು ಪ್ರಧಾನ ಮಂತ್ರಿ ಬೇಕು ಅಂತ ಹೇಳಿ ಪಂಡಿತ್ ಜವಹರ್ಲಾಲ್ ನೆಹರೂರವ್ರರ್ನ ಆಯ್ಕೆಯನ್ನಾ ಮಾಡ್ತಾರೆ. ಆಗ ಅವ್ರು ಭಾರತದ ದೇಶದ ಧ್ವಜವನ್ನ ಮೊದಲಿಗೆ ಅವ್ರು ಆಡಿಸ್ತಾರೆ. ಎಲ್ಲಿ ಆಡಿಸ್ತಾರೆ? ಕೆಂಪು ಕೋಟೆಯಲ್ಲಿ ಆಡಿಸ್ತಾರೆ. ಯಾರು? ಪ್ರಧಾನ ಮಂತ್ರಿ ಮೊದಲಿನ ದೇಶದ ಪ್ರಧಾನ ಮಂತ್ರಿ ಜವರಹರ್ಲಾಲ್ ನೆಹ್ರೂರವರು. ಕೆಂಪು ಕೋಟೆಯಲ್ಲಿ ಹಾರ್ಸಿದ. ತಕ್ಷಣ ಆ ಸಂಪ್ರದಾಯ ಇಗ್ಲೂ ಕೂಡ ಮುಂದುವರ್ದಿದೆ ಅಲ್ವಾ ನೀವು ನೋಡಿರ್ಬೋದು ನರೇಂದ್ರ ಮೋದಿ ಈಗಿನ ಪ್ರಧಾನ ಮಂತ್ರಿ ಅವ್ರೂ ಕೂಡ August ಹದ್ನೈದರಂದು ಕೆಂಪು ಕೋಟೆಯಲ್ಲಿ ಭಾವುಟವನ್ನ ಆರ್ಸ್ತಾರೆ ರಾ~ ಭಾರತದ ರಾಷ್ಟ್ರ ಧ್ವಜವನ್ನ. ಅವ್ರು ಕೆಂಪು ಕೋಟೆಯಲ್ಲಿ ಆರಸ್ತರೆ ನಾವು ದೂರದರ್ಶನದಲ್ ನೋಡಿರ್ಬೋದು August ಹದಿನೈದರಂದು ಸ್ವಾತಂತ್ರ ದಿನದಂದು ಅಲವಾರು ಕಾರ್ಯಕ್ರಮಗಳನ್ನ ಅವ್ರು ಅಮ್ಕೊಂಡಿರ್ತಾರೆ. ದೇಶದ ಪ್ರಧಾನ ಮಂತ್ರಿ ಬರ್ತಾರೆ ಅವ್ರೂ. ದೇಶದ ಜನತೆನ ಕುರಿತು ಅಲವಾರು ಬ್ರ~ ಭಾಷಣವನ್ನಮಾಡ್ತಾರೆ. ಮಕ್ಕಳನ್ನ ಕುರಿತು ಅವ್ರಿಗೆ ಒಂದಿಷ್ಟು ಕಿವಿಮಾತನ್ನ ಹೇಳ್ತಾರೆ. ಅವ್ರೂ ನಾವ್ ಮನೇಲೇ ಕೂತು ನೋಡು~ ನೋಡಲು ನೇರಪ್ರಸಾರವನ್ನ ಮಾಡ್ತಾರೆ ದೂರದರ್ಶನದಲ್ಲಿ. ನಾಳೆ ನಮ್ ಶಾಲೆಲು ಕೂಡ ಶ್ವ~ ಸ್ವಾತಂತ್ರ ದಿನ ಇರೋದ್ರಿಂದ ನಮ್ಮ ಶಾಲೆಗೂ ಕೂಡ ಒಬ್ರು guest ಬರ್ತಾ ಇದಾರೆ. ಅವ್ರೂ ಕೂಡ flag ನ ಹಾರಿಸ್ತಾರೆ ಅವಾಗ ನಾವೆಲ್ಲಾ ಶಿಸ್ತಿನಿಂದ ನಿಂತು ಅವ್ರಿಗೆ ಗೌರವವನ್ನ ಕೊಡ್ಬೇಕು. ಭಾರತದ ರಾಷ್ಟ್ರ ಧ್ವಜಕ್ಕೆ ನಾವು. Salute ಅನ್ನ ಮಾಡಿ ಗೌರವವನ್ನಾಕೊಡ್ಬೇಕು. ಮತ್ತೇ ನಾವು ಸ್ವಾತಂತ್ರ ದಿನಾಚಾರಣೆ ಮುಂಚೆನೆ ಐದ್ ದಿನಾ ಅಂತಾನೆ ನಾವು ಹಲವಾರು ಸ್ಪರ್ಧೆಗಳನ್ನ ಏರ್ಸ್~ ಏರ್ಪಡಿಸ್ಕೋಂಡಿದ್ವಿ ಅಲ್ವಾ ಯಾವ್ಯವ್ ಸ್ಪರ್ಧೆ ಹೇಳಿ? ಹಾಡಾಗಿರ್ಬೋದು, ಭಾಷಣ ಆಗಿರ್ಬೋದು, pick and speech ಆಗಿರ್ಬೋದು ಅಥವಾ ಆಹ್ ವೇಷ ಭೂಷಕ~ ವೇಷಭೂಷಣ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಕ್ರೀಡೆಗ್ ಸಂಬಂದ ಪಟ್ಟಂತೆ ಕಬ್ಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು ಅನೇಕ ತರಹದ. ಸ್ಪರ್ಧೆಗಳ್ನ ಏರ್ಪಡಿಸಿದ್ವಿ ಅಲ್ವಾ ಅದ್ರಲ್ಲಿ ಯಾರು ಜಯವನ್ನ ಬಾರ್ಸಿರ್ತಾರೆ ಅಥವಾ ಮೊದಲು ಬಹುಮಾನವನ್ನ ಯಾರು ಪಡ್ಕೊಂಡಿರ್ತಾರೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಯಾರ್ ಪಡ್ಕೊಂಡಿರ್ತಾರೆ ಅವ್ರ್ಗೆ ನಮ್ಮ ಶಾಲೆಗೆ ನಾಳೆ ಯಾರು ಅತಿಥಿ ಆಗಿ ಬಂದಿರ್ತಾರೆ. ಯಾರು ಮುಖ್ಯ ಅತಿಥಿ ಆಗಿ ಬಂದಿರ್ತಾರೆ ಅವ್ರ್ ಕೈಲಿ ಆಹ್ ಭಾವುಟವನ್ನ ಆರ್ಸೋದ್ರ ಜೋತೆಗೆ ಯಾರು ಆಹ್ ಸ್ಪರ್ಧೆಲಿ ಬಹುಮಾನವನ್ನ ಗೆದ್ದಿರ್ತಾರೋ ಅವ್ರ್ಗೆ ಉಡುಗೊರೆಯನ್ನ ಕೊಡ್ತಾರೆ ಮತ್ತೇ ನಮ್ಗೆ ನಮ್ ಶಾಲೆಗೆ ಅತಿಥಿ ಬರ್ತಾರಲ್ಲ. ಅವ್ರ್ಗೂ ಕೂಡ ನಾವು ಸನ್ಮಾನವನ್ನ ಮಾಡ್ಬೇಕು ಮತ್ತೇ ಅವ್ರ್ಗೂ ಕೂಡ ನೆನಪಿನ ಕಾಣಿಕೆಯನ್ನ ನಾವೆಲ್ಲಾ ನೀಡ್ಬೇಕು ಅಲ್ವಾ ಅವ್ರು ಬಂದ್ತಕ್ಷಣ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಕೂಡ ಶಿಸ್ತಿನಿಂದ ಪಾಲ್ಗೊಳ್ಬೇಕು. ಅವ್ರು ಗೌರವ ಪಡೋತರ ನಾವು ಶಿಸ್ತಿನಿಂದ ನಾವು ಆಹ್ ಸ್ವತಂತ್ರ ದಿನಾಚರಣೆಯನ್ನಾ ಆಚರಣೆ ಮಾಡ್ಬೇಕು ಮತ್ತೇ ಸಮವಸ್ತ್ರವನ್ನ ಎಲ್ಲಾರು ಶುದ್ದವಾಗಿ ತೊಡ್ಕೊಂಡು ಎಲ್ಲಾ ನೀ~ ಅಚ್ಚುಕಟ್ಟಾಗಿ. ನೆರವೇರೋ ತರಾ ನೀವೆಲ್ಲಾ ನೋಡ್ಕೋಬೇಕು. ಮತ್ತೇ ನಾಳೆ ಸಿಹಿ ತಿಂಡಿ ಕೊಡೋದ್ರಿಂದ ಸಾಲಾಗಿ ಬಂದು ನಿಂತು ಅದನೆಲ್ಲ ಸ್ವೀಕರ್ಸ್ಬೇಕು ಮತ್ತೇ ಶಾಲಾ ಕೊಠಡಿಗಳ್ನೂ ಕೂಡ ಅಷ್ಟೆ ಅಷ್ಟೇ ಶುದ್ಧವಾಗಿ ಆಹ್ ಶುದ್ದವಾಗಿ ಮಾಡಿ ಆಚರಣೆಯನ್ನ. ಮಾಡ್ಬೇಕು. ಆಹ್ ನೀವು ಕೂಡ ಹಲವಾರು ಸ್ವತಂತ್ರ ದಿನಾಚರಣೆದಂದು ಭಾಗವಹಿಸ್ತಿರಂತ ನನ್ನ~ ನಾನು ಅನ್ಕೊಂಡಿದಿನಿ ಈತರಾ ನನ್ನ ಮಾತಿಂದ ಶಿಸ್ತನ್ನ ಪಾಲನೆ ಮಾಡ್ಬೇಕು ನಾಳೆ. ಎಲ್ರೂ ಕೂಡ ಕಢ್ಢಾಯವಾಗಿ ಸಮವಸ್ತ್ರವನ್ನ. ಧರಿಸಬೇಕು ಅಂತ ಹೇಳಿ ನಾಳೆ ಈತರಾ ಎಲ್ಲಾ ವಿಜ್ರುಂಭಣೆಯಿಂದ ಆಚರಣೆ ಮಾಡ್ಬೇಕು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೋತಾ ಇದಿನಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ.